ಗ್ರೀನ್ ಕಲರ ಲ್ಲಿದೆ ಹಾಗೆಯೇ ಒಂದು ಕರ್ಟೈನ್ ಕೂಡಾ ಇಲ್ಲಿ ಹಾಕಿದ್ದಾರೆ.ಒಂದು ಮಿರರ್ ಅನ್ನು ಕೂಡ ಒಬ್ಸರ್ವ್ ಮಾಡಬಹುದು

ಹಾಗೇನೇ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಹಾಗೂ ದೊಡ್ಡ ದೊಡ್ಡ ಸಸಿಗಲ ಹೃದಯ ಕೂಡ ನೋಡಬಹುದು.

ಸೊ ಇಲ್ಲಿ ಕೂಡ ನೀವ್ ನೋಡತಾಇರಬಹುದು ಇದು ಕೂಡ ಒಂದು ನಥಿಂಗ್ ಬಟ್ ಒಂದು ಮಾಡಿರುವಂತಹ ಒಂದು ಕಾಂಪೌಂಡ್ ಅಂತಾನೂ ಕೂಡ ಹೇಳಬಹುದು ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಕೊಕ್ಕರೆ ಕೂಡ ಬಂದು ಮೈಯುತ್ತಿರುವುದನ್ನು ಕೂಡ ನೋಡತಾ ಇರಬಹುದು.

ಇಲ್ಲಿ ಕೂಡ ಒಂದು ಚೇರ್ ಅವೈಲಬಲ್ ಆಗಿದೆ ಒಂದು ಜನರು ಕೂಡ ಓಡಾಡುತಿರುವ

ನೀವ್ ನೋಡತಾ ಇದ್ದೀರಾ ಇದು ಒಂದು ಚುರ್ಚು ಚರ್ಚ್ನಲ್ಲಿ ಯಾವ ರೀತಿಯಲ್ಲಿ ಕುತ್ಕೋಕೊಂಡಿದ್ದಾರೇ ಬಹಳಷ್ಟು ಜನರು ಇದ್ದಾರೆ --